ಈ ಚಿತ್ರವು ಒಂದು ಹಾಲಿನ ಚಿತ್ರವಾಗಿದೆ.

ಚಿತ್ರದಲ್ಲಿ ಹಲವಾರು ಸೀಲಿಂಗ್ ಫ್ಯಾನ್ ಗಳು ಕಾಣುತ್ತಿದೆ.

ಈ ಚಿತ್ರದಲ್ಲಿ ಶ್ರೀ ಸಿದ್ದೇಶ್ವರ ಓಂ ಟ್ರೇಡರ್ಸ್ ಎಂದು ಬರ್ದಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಬ್ಯಾನರಿನ ಮೇಲೆ ಮಣಿಕಂಠ ಜ್ಯೂಸ್ ಆಂಡ್ ಡೈರಿ ಫಾರ್ಮ್ ಎಂದು ಬರೆದಿದ್ದಾರೆ.

ಚಿತ್ರದಲ್ಲಿ ಒಂದು ಭಾರತದ ಧ್ವಜವನ್ನು ಹಾರಿಸಿದ್ದಾರೆ.

ಈ ಚಿತ್ರವು ಒಂದು ಬೇಕ್ರಿಯ ಚಿತ್ರವಾಗಿದೆ.

ಈ ಚಿತ್ರದಲ್ಲಿ ಹಲವಾರು ಬೈಕ್ಸ್ ಮತ್ತು ಸ್ಕೂಟಿ ಗಳು ನಿಂತಿವೆ.

ಈ ಚಿತ್ರವು ಒಂದು ಗರಾಜಿನ ಚಿತ್ರವಾಗಿದೆ.

ಇಲ್ಲಿ ಚೈನಿಸ್ ಚಾಟ್ ಜ್ಯೂಸ್ ಪಿಜ್ಜಾ ಎಂದು ಕೂಡ ಬರೆದಿದ್ ಇದೆ.

ಚಿತ್ರದಲ್ಲಿ ಒಂದು ನೀರಿನ ಬಾಟಲ್ ಅನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಹಲವಾರು ಕಾರ್ ಗಾಡಿಗಳು ನಿಂತಿವೆ.

ಚಿತ್ರದಲ್ಲಿ ಮೂರು ದೊಡ್ಡ ಪೇಂಟಿಂಗ್ ಗಳು ಕಾಣುತ್ತಿವೆ.

ಈ ಚಿತ್ರದಲ್ಲಿ ಬ್ಲೂ ಕಲರ್ ಸೀಟ್ಸ್ ಗಳು ಇವೆ.

ಅದರ ಹೆಸರು ವೀರಭದ್ರೇಶ್ವರ ಟ್ರೇಡರ್ಸ್ ಎಂದು ಇದೆ.

ಈ ಚಿತ್ರದಲ್ಲಿ ಹಲವಾರು ಚೇರ್ಸ್ ಗಳನ್ನು ಸರಿಯಾಗಿ ಇಟ್ಟಿದ್ದಾರೆ.

ಈ ಚಿತ್ರವು ಒಂದು ಫಂಕ್ಷನ್ ಹಾಲಿನ ಹೊರಗಿನ ಚಿತ್ರವಾಗಿದೆ.

ಒಂದು ಗ್ರೀನ್ ಕಲರ್ ಬಸ್ ಕೂಡ ಇದೆ.

ಚಿತ್ರದಲ್ಲಿ ಒಂದು ಟ್ಯಾಕ್ಟರಿಯನ್ನು ಫೋಟೋ ಕೂಡ ಕಾಣ್ತಿದೆ.

ಚಿತ್ರದಲ್ಲಿ ಒಂದು ಬ್ಯಾನರಿ ನ ಮೇಲೆ ಬೀದರ್ ಬೈಕ್ ಝೋನ್ ಎಂದು ಬರ್ದಿದೆ.

ಅದರ ಹೆಸರು ಶ್ರೀ ಯಲ್ಲಲಿಂಗ ಎಂಟ್ರಪ್ರೈಸೆಸ್ ಎಂದು ಇದೆ.

ಈ ಚಿತ್ರದಲ್ಲಿ ವೇಲ್ಕಮ್ ಎಂದು ಬರೆದಿದ್ದಾರೆ.

ಈ ಚಿತ್ರವು ಒಂದು ಹೂವಿನ ಅಂಗಡಿಯ ಚಿತ್ರವಾಗಿದೆ.

ಇದರ ಹೆಸರು ಸಂಸಾಫ್ಟ್ ಡಿಗ್ರಿ ಕಾಲೇಜ್ ಎಂದು ಇದೆ.

ಈ ಚಿತ್ರದಲ್ಲಿ ಹಲವಾರು ಜನರು ಇದ್ದಾರೆ.

ಈ ಚಿತ್ರದಲ್ಲಿ ಗೋಲ್ಡನ್ ಕಲರ್ನಿಂದ ಪೈಂಟ್ ಮಾಡಿದ ಬುಧ್ದನ ಮೂರ್ತಿ ಇದೆ.

ಈ ಚಿತ್ರದಲ್ಲಿ ಹಲವಾರು ಜಿಂಕೆಗಳು ಕಾಣುತ್ತಿವೆ.

ಈ ಚಿತ್ರದಲ್ಲಿ ಹಲವಾರು ಬಿಲ್ಡಿಂಗ್ಸ್ ಅನ್ನು ನೋಡಬಹುದು.